ಇದು ಒಂದು ಹೋಟೆಲ್ ಈ ಹೋಟೆಲ್ ನ ಹೆಸರು --

ಏಳ್ ಏಳ್ ಬೈಕ್ ನಿಂತವು ಮತ್ತ ಅಂಗಡಿ ಮುಂದೆ ಒಂದಿಷ್ಟ್ ಜನ ನಿಂತರ ಅಂಗಡಿ ಒಳಗ ಅಹ್‌ --

ಇದು ಒಂದು ದೊಡ್ಡದಾದ ಷೋರೂಮ್ ಆಹ್ಹ್ ಷೋರೂಮ್ ಒಳಗಡೆ ವಾಷಿಂಗ್ ಮಷೀನ್ ಮತ್ತು ಫ್ರಿಡ್ಜ್ ಮತ್ತು ಫ್ಯಾನ್ಸ್ ಮತ್ತು ಐರನ್ ಬಾಕ್ಸ್ --

ಒಂಬತ್ತು ವಿದ್ಯಾರ್ಥಿಗಳು ಇದ್ದಾರೆ ಒಬ್ರು ಟೀಚರ್ ನಿಂತರ ಇಲ್ಲಿ ಆಹ್ಹ್ ವಿದ್ಯಾರ್ಥಿಗಳು ಇನ್ನ ಹಾಳೆ ಲ್ ಏನೋ ಕಟ್ ಮಾಡಿ ಅದನ್ನ ಒಂದ್ ಹುಡುಗಿ --

ಎಲ್ ಈ ಡಿ ಟಿವಿ ಅದಾವ ದೊಡ್ಡ್ ದೊಡ್ಡ್ ಟಿ ವಿ ಅದಾವ ಮತ್ತ ಲೈಟ್ಸ್ ಅದಾವ ಮತ್ತ ಬಾಕ್ಸ್ ಐತಿ.

ಕೋಟ್ ಹಾಕ್ಕೊಂಡ್ ನಿಂತಾನ್ ಕಿಶೆದಾಗ್ ಕೈ ಇಟ್ಕೊಂಡ್ ಮತ್ತಾ ಅದರ ಹಿಂದ ಆ ಹೋಟೆಲ್ ಒಳಗಡೆ ಒಬ್ಬ ಅಂಕಲ್ ನಿಂತನ ಮತ್ತಾ ಒಂದ್ ಹುಡುಗಿ ನಿಂತಾ --

ತಾ ಅವಲಕ್ಕಿ ಪ್ಯಾಕಿಟ್ ಐತಿ ಚಪಾತಿ ಹಿಟ್ ಐತಿ ಮತ್ತ--

ಆಹ್ಹ್ ಅದ್ರ ಪಕ್ಕದಲ್ಲಿ ಲೈಟಿಂಗ್ಸ್ ಯಾರ ಹಾಕ್ಯಾರ ಒಬ್ರ ಅಂಕಲ್ ನಿಂತರ --

ಪಕ್ಕದಲ್ಲಿ ಒಂದಿಷ್ಟು ಜನ ಕುಂತರ ಮತ್ತ ಅದರ ಅಲ್ಲಿ ಪಕ್ಕ ಬುತ್ತಿ ಅದಾವ ಗಿಡ ಅದಾವ ಒಂದಿಷ್ಟು ಜನ ನಿಂತಾರ.

ಇದು ಒಂದು ದನದ ಕೊಠಡಿ ಈ ದನದ ಕೊಠಡಿ ಒಳಗ ಎಸ್ಟ್ ದನ ಅದಾವ ಅಂದ್ರೆ ಒಂದ್ ಎರಡ್ ಮೂರ್ ನಾಲ್ಕು ಐದ್--

ಇದು ಒಂದು ಕ್ರಿಶ್ಚಿಯನ್ ಫುನ್ಕ್ಷನ್ ಮಾಡುವ ಹಾಲ್ ಆಗಿದೆ ಆಹ್ಹ್ ಹಾಲ್ ಒಳಗಡೆ ಒಂದು ಎರಡು ಮೂರೂ ನಾಲ್ಕ್ --

ಆರ್ ಏಳ್ ಎಂಟ್ ಒಂಬತ್ ಹತ್ ಆಹ್ಹ್ ಹತ್ ಅದಾವ್. ಹತ್ ಕಾರಿ ನ ಕಲರ್ ಅಹ್ ಒಂದಿಷ್ಟ್ ಕಲರ್ ಬಿಳಿವ ಅದಾವ್ ಒಂದಿಷ್ಟ್ ಕಲರ್ ಬುದ ಬಣ್ಣದ ಕಲರ್ ಅದವು.

ಅದ್ರ ಮದ್ಯದಲ್ಲಿ ಒಂದು ಸಿಗ್ನಲ್ ಕಂಬ ಐತಿ ಮತ್ತ ಅದ್ರ ಪಕ್ಕಾದಲ್ಲಿ ಸಿಗ್ನಲ್ ಕಂಬ ಐತಿ.

ಅದರ ಪಕ್ಕದಲ್ಲಿ ಬಹಳಷ್ಟು ಬೈಕ್ ನಿಂತವ ಮತ್ತ ಅದರ ಮುಂದುಗಡೆ ಒಂದು ಸ್ಕೂಟಿ ನಿಂತೈತಿ ಆಹ್ಹ್ ರೂಮ್ ನ ಒಳಗಡೆ ಒಂದು ಎ.ಟಿ.ಎಂ ಮಷೀನ್ --

ಇಲ್ಲಿ ಬಹಳಷ್ಟು ಅಂಗಡಿ ಆದವು ಒಂದ್ ಅಂಗಡಿ ಹೆಸರು ದನಲಕ್ಷಿ ಅಂತ ಹೇಳಿ ಅಲ್ಲಿ ಬರೆ ಬೈಕ್ --

ಇದೊಂದು ದವಾಖಾನೆ ಈ ದವಾಖಾನೆ ಮುಂದಾಗಡೆ ಒಬ್ರ ಇಬ್ರು ಆಂಟಿಯರ್ ನಿಂತರ.

ದೊಡ್ಡ್ ದೊಡ್ಡ್ ಬಿಲ್ಡಿಂಗ್ಸ್ ಆದವು ಆಹ್ಹ್ ಬಿಲ್ಡಿಂಗ್ಸ್ ಕಲರ್ ಗುಲಾಬಿ ಕಲರ್ ಮತ್ತ ಹಳದಿ ಕಲರ್ ಮತ್ತ ಕರಿ ಕಲರ್ ಅದಾವ್.

ಅದ್ರ ಒಳಗಡೆ ಮ್ಯಾಲೆ ಇಂಡಿಯನ್ ಆಯಿಲ್ ಅಂತ ಐತಿ ಅದರ ಪಕ್ಕದಲ್ಲಿ ಲೈಟಿಂಗ್ ಕಂಬ ಐತಿ ಮತ್ತೆ ಅಲ್ಲಿ ಕಾರ್ ಐತಿ ಮತ್ತ ಬೈಕ್ ಅದಾವ ಎರಡು ಕಾರ್ ಅದಾವ.

ಒಂದು ಕಾರ್ ನಿಂತೈತಿ ಆಹ್ಹ್ ಕಾರ್ ನ ಕಲರ್ ಕೆಂಪ್ ಕಲರ್ ಐತಿ --

ಅದು ಕಾಲೌರ್ಸ್ ಗುಲಾಬಿ ಕಲರ್ ಒಂದ್ ಐತಿ ಮತ್ತೆ ಕೆಂಪ್ ಕಲರ್ ಐತಿ ಹಳದಿ ಕಲರ್ --

ಮತ್ತೊಂದು ಈಸ್ಟ್ ಜನ ತೋಗಹತಾರ ಒಂದಿಷ್ಟ್ ಜನ ತಗೊಂಡ್ ಬರಾಕ್ ಹತ್ತರ ಮತ್ತು ಸ್ಕೂಟಿ ಐತಿ ಸ್ಕೂಟಿ ಮೇಲೆ ಇಬ್ರು ಕುಂತರ ಸ್ಕೂಟಿ ಮೇಲೆ ಇಬ್ರು ಹೋಗ ಹತ್ತರ.

ಗುಲಾಬಿ ಕಲರ್ ಐತಿ ಒಂದ್ ಹಾಲ್ ಕಲರ್ ಐತಿ ಒಂದು ಕೆಂಪ್ ಕಲರ್ ಐತಿ ಒಂದು ನೀಲಿ ಕಲರ್ ಐತಿ ಮತ್ತ ಅದಕ್ಕ ಬಾಗಿಲ್ ಆದವು ಮತ್ತ ಕಿಡಕಿ ಆದವ ಮತ್ತ--